ಹಾ ನಮ್ದು ಆಯ್ತು ಎಂತ ಪದಾರ್ಥ?

ಅಡಿಗೆಯೆಲ್ಲಾ ಮಾಡ್ತಿರ ಈಗ ನೀವೆ? ಹಾ ನಾನ್ ಅಡಿಗೆ ಮಾಡ್ತೇನೆ.

ಹಾ ಮತ್ತೆ free ಇದ್ದಾಗ ಏನ್ ಮಾಡ್ತಿರಿ ನೀವ್?

ನಾನ್ ಏನಿಲ್ಲ ಅದೇ ಊಟ ಆಗಿ ಸುಮ್ನೆ ಕುತ್ಕೊಂಡಿದ್ದೆ ನಾನ್ YouTube ನೋಡ್ತಾ ಇದ್ದೆ.

ಹ ಈಗ ನೋಡ್ಲಿಕ್ಕೆಲ್ಲಾ ತುಂಬ ಇರ್ತದಲ್ಲ YouTube ಅಲ್ಲಿ ಕಲೀಲಿಕ್ಕೆ ತುಂಬಾ ಇರ್ತದೆ.

ಹ ಏನ್ ನೋಡ್ತಿರಿ? ನನ್ಗೆ ಅಂದ್ರೆ ನಂಗೆ ಅಂದ್ರೇ ಈ ಕೆಲವು recipe ಎಲ್ಲ ಮಾಡ್ತಾರಲ್ಲ ಅಡುಗೆಡೆಲ್ಲಾ? ಅದೆಲ್ಲ ನನ್ಗೆ ತುಂಬ interest YouTube ಅಲ್ಲಿ ನೋಡ್ಲಿಕ್ಕೆ.

ನಾನ್ ಕೆಲವ್ ಅಡಿಗೆಯೆಲ್ಲ ಅದ್ರಲ್ಲೇ ನೋಡಿ ಕಲ್ತೆ.

ವಾರಕ್ಕೊಂದ್ special ಇರ್ತದೆ.

ಹ್ಮ್ ಈಗ ಈಗ ಎಲ್ಲರ್ಸ ಅದೇ ಅಲ್ಲಾ?

ಅಡುಗೆಯೆಲ್ಲ ಮತ್ತೆ ಕಲಿಯುದಲ್ಲಾ ಮದ್ವೆ ಆದ್ ಮೇಲೆ YouTube ನೋಡ್ಕೊಂಡ್ ಕಲಿತಾರೆ. ಎಲ್ರಸ ಹಾಗೆ ಯಾರು ಹೆದ್ರುಕೊಳ್ಳುದಿಲ್ಲ. ಹೌದು ಹೌದು ಮತ್ತೆ ಹೇಳ್ಬೇಕು. ಮತ್ತೆ ಏನಿಲ್ಲ ಮಗಸ ಹಾಗೆ ಊಟ ಮಾಡುವಾಗ ತಿಂಡಿ ತಿನ್ನುವಾಗ ಎಲ್ಲ mobile ಲೇ ಕೇಳ್ತಾನೆ YouTube ಬೆ ನೋಡ್ಬೇಕು ಹೇಳ್ತಾನೆ.

ಅದ್ರಲ್ಲಿ ಇದು ಚಿಂಟುಯೆಲ್ಲ ಬರ್ತದಲ್ಲಾ.

ಅಹ್ ಅದ್ದನೇ ಊಟ ಮಾಡ್ಲಿಕ್ಕೆ ಕೋಡ್ಲಿಲ್ಲಾಂದ್ರೆ ಊಟ ಮಾಡ್ಲಿಕ್ ಕೇಳುದಿಲ್ಲ. ಹೌದು ಅಂದ್ರೆ ಅವರಿಗೆ ಮೊದ್ಲಿಲನು ನಾವು ಹೇಗೆ ಅಭ್ಯಾಸ ಮಾಡ್ತೇವೆ ಅವರು ಹಾಗೆ ಆಗ್ತಾರೆ ಅಂದ್ರೆ ನಮ್ಮನ್ನು ನೋಡಿ ಕಲಿಯುದಲ್ಲ ಅವರು.

ನಾವ್~ ನವ್ಕೂಡ ಒಂದು ಅಹ್ time ಇಡ್ಕೊಂಡು ನೋಡ್ಬೇಕ್ ಅಷ್ಟೇ ಅವರ ಮುಂದೆ ಅವರ ಮುಂದೆ ಹಾಗೆಲ್ಲ ಮಾಡಿದ್ರೆ ಮತ್ತೆ ಅವರ್ಸಾ ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾರೆ. ಹೌದು ಹೌದು ಮಕ್ಳು ತಿಂದ್ರೆ ತಿನ್ಲಿ ಸ್ವಲ್ಪ ತಿಂದ್ ಹೋಗ್ತಾದೆಲ್ಲ ಹೊಟ್ಟೆಗೆ ಹೇಳಿ ಕೊಡುದು ಮತ್ತೆ ಮತ್ತೆ ಅವರಿಗೆ ಅದೇ ಅಭ್ಯಾಸ ಆಗಿ ಹೋಗ್ತದೆ.

ಚಿಕ್ಕ ಚಿಕ್ಕ ಮಕ್ಕಳೇದೆಲ್ಲಾ YouTube channel ಎಲ್ಲ ಉಂಟು.

ನಾನ್ ಮೊನ್ನೆ ಮೊನ್ನೆ TV ಅಲ್ಲಿ ನೋಡಿದೆ ಒಂದು ಸಣ್ಣ ಹುಡುಗಿಯದು YouTube channel ಉಂಟು.

ಎಷ್ಟು ಚಂದ ಇದ್ದಾಳೆ ಎಷ್ಟು ಚಂದ ಮಾಡ್ತಾಳೆ ಎಲ್ಲ.

ಹ ಅದೇ ಈಗಾಯೆಲ್ಲ ಮಾಡ್ತಾರೆ ಮಕ್ಕಳೇಲ್ಲಾ ಸೇರಿ ತುಂಬಾ ಚುರ್ಕ್ ಇರ್ತರೆ. ಹೌದು ಚುರ್ಕ್ ಇದ್ದಾರೆ ಖುಷಿಯಾಗ್ತದೆ.

ಆದ್ರೆಸ ನಾವ್ ಎಷ್ಟು ನೋಡ್ಬೇಕು ಅಷ್ಟೇ ನೋಡಿದ್ರೆ ಒಳ್ಳೇದು. ಹೌದು ಜಾಸ್ತಿ ನೋಡಿದ್ರೆ ಅದಕ್ಕೆ ಅದೇ ಅಭ್ಯಾಸ ಆಗಿಬಿಡ್ಥದೇ ಅಡಿಕ್ಟ್ ಆಗಿಬಿಡ್ಥದೇ ಮಕ್ಕಳ ಹಾಗೆ.

ಕಣ್ಣಿಗೆಯೆಲ್ಲ effect ಅಲ್ಲ ಅದು ತುಂಬಾ ಹ್ಮ್.

ಹೌದು ಮಗನಿಗೆಸ ಹಾಗೇ ನೋಡಿ ನೋಡಿ ನೋಡಿ ಈಗ ಕನಡ್ಕಸ ಬಂದಿದೆ.

ನಾವ್ ಎಷ್ಟು ಉಪಯೋಗಿಸ್ತೇವೆ ನೋಡಿ ಅದ್ರ ಮೇಲೆ ಇರುದುಯೆಲ್ಲ.

ನಮ್ಗೆಅದನ್ನು ಉಪಯೋಗಿಸುದಿಂದ ಒಳ್ಳೇದೂಸ ಉಂಟು ಕೆಟ್ಟದೂಸ ಉಂಟು.

ಹೌದು ಆಯ್ತು ಮತ್ತೆ?

ಹೌದಾ ಸರಿ ಹಾಗಾದ್ರೆ. ಹ ಆಯ್ತು ಮತ್ತೆ ಮಾಡುವ ಆಯ್ತಾ ಮಾತಾಡುವ.

ಅಹ್ ನಾನು ಒಂದು ವಾರ ಊರಲ್ಲಿ ಇರ್ಲಿಲ್ಲ ನಾನು Mangalore ಗೆ ಹೋಗಿದ್ದೆ ನನ್ನ ಅಕ್ಕನ ಮದುವೆಗೆ. ಒಂದು ವಾರದ ಕಾಲ ಅಹ್ ಒಂದು ವಾರದ ಸಮಯ ತಕೊಳ್ತು ಅಂದ್ರೆ full ಮದುವೆಗೆ ಅಹ್ ಅಹ್ first ಅಂದ್ರೆ ಅಹ್ ಎಂತ ನನ್ನ ಅಕ್ಕನ ಮದುವೆಗೆ first ಗೆ ನಾವ್ ಅಂದ್ರೆ ಎಲ್ಲ. ಅಹ್ dress ಇದು ಯಾವುದು ಅಹ್ dress ಎಲ್ಲ purchase ಮಾಡ್ಲಿಕ್ಕೆ ಹೋದ್ವಿ. ಹಾಗೆ ಮತ್ತೆ ಅದರದ್ದು ಎಲ್ಲ ತರ್ಲಿಕ್ಕೆ ಹೋದ್ವಿ ಮತ್ತೆ ಅಹ್ ಮತ್ತೆ ಅಹ್ ಇದು ಎಂತ ಅಹ್ Mangalore ಲ್ಲಿ ಆದದ್ದು ನನ್ನ ಅಕ್ಕನ ಮದುವೆ. ಅಹ್ ಅಕ್ಕನ ಮನೆ ಸಮೇತ Mangalore ಲ್ಲಿ ಒಂದು ವಾರಗಳ ಕಾಲ ಇತ್ತಲ್ಲ ಮದುವೆ first ಅದು ನಮ್ಮದ್ರಲ್ಲಿ ಅಂದ್ರೆ ಅಹ್ ಪೂಜೆ ಒಂದಿತ್ತು ಅಹ್ ಸತ್ಯನಾರಾಯಣ ಅದ್ದು ದೇವರದ್ದು. ಹಾಗೆ ಸತ್ಯ ಒಳ್ಳೆದಾಯ್ತು ಮದುಮಗಳದ್ದು ತುಂಬಾ ಚಂದ ಮಾಡಿ ಎಲ್ಲ ಅಲಂಕಾರ ಎಲ್ಲ ಮಾಡಿದ್ರು ಮತ್ತೆ ಅಹ್ ಪೂಜೆ ಎಲ್ಲ ಒಳ್ಳೆಯಿಂದ ಆಯ್ತು ಮತ್ತೆ ಊಟ ಇತ್ತು ಊಟದಲ್ಲಿ ತುಂಬಾ. ಬಗೆ ಬಗೆ ಅದ್ದು ಎಲ್ಲ ಆ ಆ ಎಂತ ಹೇಳುದು dishes ಎಲ್ಲ ಇತ್ತು ಅಹ್ ಮತ್ತೆ ಹಾ ಮತ್ತೆ ಮರುದಿವ್ಸ. ಹಳದಿಯ ಕಾರ್ಯಕ್ರಮ ಇತ್ತು ಅಹ್ ಹಳದಿಯ ಕಾರ್ಯಕ್ರಮ ನಾವು ಬೆಳಿಗ್ಗೆ ಅಹ್ ಮಾಡಿದ್ದು ಎಲ್ಲರು ಸ ಅಹ್ ಹಳದಿ ಬಣ್ಣದ ಬಟ್ಟೆಗಳನ್ನೆಲ್ಲ ಹಾಕಿದ್ವಿ. ಮತ್ತೆ ನಾವೆಲ್ಲಾ ನೃತ್ಯ ಪ್ರದರ್ಶನ ಎಲ್ಲ ಮಾಡಿದ್ವಿ ಹಳದಿಯ ಕಾರ್ಯಕ್ರಮಕ್ಕೆ. ಅಹ್ ಮತ್ತೆ ಅದೇ ಹಳದಿಯ ಶಾಸ್ತ್ರ ಮತ್ತೆ ನಡಿಯಿತು ಅಕ್ಕನಿಗೆ ಎಲ್ಲ ಹಳದಿ ಎಲ್ಲ ಹಾಕಿ ಎಲ್ಲ ನಾವೆಲ್ಲಾ ಅಹ್ ಅಹ್ ಅಹ್. ಎಲ್ಲ ಹಳದಿ ಎಲ್ಲ ಹಾಕಿ ಎಲ್ಲ ನಾವೆಲ್ಲಾ ಹಳದಿಯಲ್ಲಿ ತುಂಬಾ ಆಟ ಆಡಿದ್ವಿ ನೀರಿನಲ್ಲೆಲ್ಲ ಮತ್ತೆ ಅಹ್ ಮತ್ತೆ ತಿಂಡಿಯದ್ದೆಲ್ಲಾ ಇತ್ತು ಅಹ್ ಪ್ರಬಂಧ ಎಲ್ಲ ಮತ್ತೆ ಅಹ್ ಅಹ್. ಅಹ್ ಮರುದಿವ್ಸ ಅಹ್ ಅಹ್ ಅಹ್ ಯಾವುದು ಮದರಂಗಿಯ ಶಾಸ್ತ್ರ ಇತ್ತು ನಮ್ಮ ಮದರಂಗಿಯ ಶಾಸ್ತ್ರದಲ್ಲಿ ಹೇಗೆ ಅಂದ್ರೆ first ಗೆ ಶಾಸ್ತ್ರ ಮಾಡುವಾಗ ತುಳಸಿಕಟ್ಟೆಯ ಎದುರಿಗೆ ಕುತ್ಕೋಳಿಸಿ. ಅಹ್ ಮದುಮಗಳ ಕೈಗೆ ಅಹ್ ಅದು ಎಲೆಗಳನ್ನೆಲ್ಲ ಇಟ್ಟು ಮದರಂಗಿಯನ್ನು ಸ್ವಲ್ಪ ಸ್ವಲ್ಪ ಹಾಕ್ತಾರೆ ಅಂದ್ರೆ ಅದು pure ಮದರಂಗಿಯಾಗಿ ಇರ್ಬೇಕು. ಅಹ್ ಇದರಲ್ಲಿ ಯಾವುದು ಕಲ್ಲಿನಲ್ಲಿ ಕಡೆದದ್ದು ಆಗ್ಬೇಕು pure ಅಂದ್ರೆ ಎಲೆಯನ್ನು ತೆಗದು ಕಲ್ಲಿನಲ್ಲಿ ಕಡೆದದ್ದು ಕಡೆದದ್ದು ಅದನ್ನು ತೆಗದು ಸ್ವಲ್ಪ ಸ್ವಲ್ಪ ಎಲ್ಲ. ಅಹ್ ಅಹ್ ಕುಟುಂಬದ ಜನರು ಸ್ವಲ್ಪ ಸ್ವಲ್ಪ ಕೈಯಲ್ಲಿಟ್ಟು ಮದುಮಗಳಿಗೆ ಆಶೀರ್ವಾದ ಕೊಡಬೇಕು . ಹಾಗೆ ಅಹ್ ಅಹ್ ಮದು मेहंदी ಯಾ ಶಾಸ್ತ್ರ ಹಳದಿ ಹಳದಿ ಹಳದಿಯ ಶಾಸ್ತ್ರ ಮರುದಿವ್ಸ ಆಯ್ತು. ಅಹ್ मेहंदी ಶಾಸ್ತ್ರ ಮತ್ತೆ. मेहंदी ಅಹ್ ಮತ್ತೆ मेहंदी ಹಾಕಿದ್ದು ಮದುಮಗಳಿಗೆ ಅಹ್ ನಾವೆಲ್ಲಾ ಅಹ್ ಅಹ್ ಅಕ್ಕ ತಂಗಿಯವರೆಲ್ಲ ಸಹೋದರಿಯರೆಲ್ಲ ಸೇರಿ. ನಾವ್ ಮದುಮಗಳಿಗೆ ಎರಡು ಕೈಗಳಿಗೆ ಮತ್ತೆ ಕಾಲಿಗೆ मेहंदी ಯನ್ನು ಇಟ್ಟೆವು ಮತ್ತೆ ಮರುದಿವ್ಸ ನಾವು. ಎಂತ ಅಂದ್ರೆ ಅಹ್ ನಮ್ಮದು ಚಿಕ್ಕ ಕಾರ್ಯಕ್ರಮ ಮಾಡಿದ್ವಿ ಅಂದ್ರೆ मेहंदी संगीत party ಅಂತ ಹೇಳ್ತಾರೆ ನಾವು english ಅಲ್ಲಿ ಹೇಳ್ಬೇಕಾದ್ರೆ ಅದನ್ನು ನಾವು ಮಾಡಿದ್ವಿ ಅಹ್ ಹಾಗೆ ತುಂಬಾ ಗ~ ಗಮ್ಮತ್ ಆಗಿತ್ತು ಒಳ್ಳೆ ಆ ಒಂದು ಒಂದು ಎರಡು ತಿಂಗಳ ಮುಂಚೆ ನೃತ್ಯದೆಲ್ಲ ನಾವು ಅಹ್ practice ಮಾಡಿದ್ವಿ. ಹಾಗೆ ಅಹ್ ಎಲ್ಲ ನಾವು ಅಹ್ ಅಹ್ ನೃತ್ಯ ಪ್ರದರ್ಶನ ಎಲ್ಲ ಕೊಟ್ವಿ ಒಬ್ಬೊಬ್ರು ಒಂದೊಂದು ನೃತ್ಯದ್ದು ಪ್ರದರ್ಶನ ಕೊಟ್ರು ನಾನು. ನಾನು first ಗೆ ಒಬ್ಬಳೇ ಆಗಿ ನಾನ್ dance ಮಾಡಿದೆ ಅಹ್ full full ಎಲ್ಲ ನಾವೆಲ್ಲ ಸಹೋದರಿಯರೆಲ್ಲ ಸೇರಿ. ಅಹ್ ಗುಂಪಿನಲ್ಲಿ ಸ ನಾವ್ ನೃತ್ಯವನ್ನು ನಾವ್ ಮಾಡಿದ್ವಿ ಅಹ್ ಮತ್ತೆ ಅಹ್ ಒಂದು ಅಹ್ ಅಹ್ ಒಂದು ದಿವ್ಸ ಬಿಟ್ಟು ಮದುವೆ ಇತ್ತು. ಬೆಳಿಗ್ಗೆ ಬೇಗ ನಾವು ಅಹ್ ಅಂದ್ರೆ ಆವತ್ತು ರಾತ್ರೆ ನಿದ್ದೆಯೇ ಬರ್ಲಿಲ್ಲ ಅಷ್ಟು ಅಹ್ ಅಂತ ಅಹ್ ಗಡಿಬಿಡಿಯಾಗಿತ್ತು. ಅಹ್ ಎಂತ ಸ ನಮ್ಮದು ತಯಾರಿ ಅಹ್ ನಾವ್ ತಯಾರಿಸಿ ಇರ್ಲಿಲ್ಲ ಅಂದ್ರೆ ready ಆಗಿರ್ಲಿಲ್ಲ ಅಹ್ ಹಾಗೆ ಮತ್ತೆ ಅಹ್ ಅಹ್ ಮದುವೆಗೆ ನಾವು ಬೇಗ ಎದ್ದಿದ್ವಿ. ಮದುಮಗಳನ್ನು ಅಹ್ ready ಮಾಡ್ಲಿಕ್ಕೆ ಅಹ್ beauty parlour ಅವರೆಲ್ಲ ಬಂದಿದ್ರು ಹಾಗೆ ಮದುಮಗಳು. ಅಹ್ ಬೇಗ ಅಂದ್ರೆ ಒಂದು ನಾಲ್ಕೂವರೆಗೆ ನಾವು ಎದ್ದು ಅಹ್ ಮದುಮಗಳನ್ನು first ಗೆ ready ಮಾಡ್ಲಿಕೆ ಕುತ್ಕೊಂಡಿದ್ವಿ. ಮತ್ತೆ ನಾವೆಲ್ಲಾ ಮನೆಯದ್ದೆಲ್ಲಾ ಕೆಲ್ಸಕ್ಕೆಲ್ಲ help ಮಾಡಿದ್ವಿ ನಾನು ಮತ್ತೆ ನನ್ನ ಸಹೋದರಿಯರೆಲ್ಲ. ನಾವು ಕಸಗುಡಿಸಿ ನೆಲ ಎಲ್ಲ ಒರೆಸಿ ಮತ್ತೆ ಅಹ್ ಅಹ್ ಮತ್ತೆ ನಾವು ಮದ್ವೆಗೆಲ್ಲ. ಹೋದ್ವಿ ಮತ್ತೆ ಮದ್ವೆ ಎಲ್ಲ ಒಳ್ಳೆ ಆಯ್ತು ಮದ್ವೆಯಲ್ಲಿ ಸ ತುಂಬಾ ಅಹ್ ತಿಂಡಿಗಳೆಲ್ಲ ಇತ್ತು ಹಾಗೆ ಮದ್ವೆ ಎಲ್ಲ ಮುಗಿತು.

Hello ಪ್ರಿಯ ಅಕ್ಕ

ಹಾ ನಾನ್ ಹುಷಾರಾಗಿದ್ದೇನೆ, ಮತ್ತೆ ಎಲ್ಲಿದ್ದೀರಾ? ನಾನಿಲ್ಲಿ work ಅಲ್ಲಿದ್ದೇನೆ.

ಹ್ಮ ಹೇಗಾಗ್ತಾ ಉಂಟು, ಕೆಲ್ಸ? ಕೆಲ್ಸ ಎಲ್ಲ ಈಗ ತುಂಬ heavy ಉಂಟು ಈಗ ತುಂಬ. ಹೌದಾ, ಮುಂಚಿದ್ದು ಲೈಫ್ ಒಳ್ಳೇದಿತ್ತಲ್ಲ? ಹೌದೌದು. ಎಲ್ಲ ಕಿರಿಕಿರಿ ಒಳ್ಳೆ ಇತ್ತು ಆರಾಮ್.

ಹೌದು ಸಣ್ಣ ಇರುವುದು ವಯ್ಸನ್ನ ಸಣ್ಣ~ ಸಣ್ಣ ಇರುವಾಗ ಒಂದು ಬೇರೆ ಇತ್ತು life ಈಗ ಬೇರೆ ಅಲ್ಲ. ಹಾ, ಹೌದು. ಈಗ ಎಲ್ಲ weather ಸ change ಆಗಿದೆ ಅಲ್ಲ. ಇದು problem ಉ ಹಾಗೆ. ಹೌದು ಒಮ್ಮೆ ಸೆಕೆ ಚಳಿ ಮಳೆ. ಒಂದು ದಿವಸಕ್ಕೆ ಮೂರು ಬರ್ತದೆ ಸೆಕೆ ಮಳೆ ಚಳಿ ಹಾಗೆ. ಹೌದು. ಮೊದಲೆಲ್ಲ ಹಾಗೆ ಇರ್ಲಿಲ್ಲ ಹೀಗೆ ಇರ್ಲಿಲ್ಲ.

ಈಗ ಎಂತ ಎಂತ weather ಎಲ್ಲ change ಆಗಿ ತುಂಬ ಎಲ್ಲ ಕಡೆಯಲ್ಲಿಸ ಜ್ವರ, ಶೀತ ಎಲ್ಲ ಹರಡಿ ಹೋಗಿದೆ.

ಮೊದಲೆಲ್ಲ ಎಷ್ಟು ಒಳ್ಳೆ ಇತ್ತು ಮಾರ್ರೆ weather ಈಗ ತುಂಬ. ಅಲ, ಮೊದ್ಲೆಲ್ಲ ಮಕ್ಳೆಲ್ಲ ಬಿಸ್ಲು ಅದೆಲ್ಲ ನಾವೆಲ್ಲ ಸಣ್ಣ ಇರುವಾಗ ಎಲ್ಲ ಕಣ್ಣಮುಚ್ಚಾಲೆ ಅದೆಲ್ಲ ಆಟ~ ಆಟ ಎಲ್ಲ ಆಟ ಎಲ್ಲಾ ಆಡ್ತಾ ಈಗಿನವ್ರೆಲ್ಲ ಅದೆಲ್ಲ ಆಡು ಅದು ಹೌದು. ಈಗ ಯಾರು ಬಿಡ್ತಾರೆ ಮನೆಯಲ್ಲಿ ಮನೆಯಲ್ಲಿ ಎಲ್ಲ ಈಗ mobile ಬಂದ್ಮೇಲೆ ಉಂಟಲ್ಲ, ಮನೆಯಲ್ಲೇ ಕುತ್ಕೊಳ್ಳುದು, ಒಳಗೆ ಕುತ್ಕೊಂಡು ಆಟ ಆಡುದು, ಹೊರಗೆ ಯಾರೂ.

ಎಲ್ಲಾ mobile ಅಲ್ಲೇ ಈಗ.

ಹ್ಮ ಈಗ ಮನೆಯಲ್ಲಿಸ ಬಿಡಲ್ಲ ಹೊರಗೆ ಹೋಗ್ಲಿಕ್ಕೆ, ಕಪ್ ಮಕ್ಕಳು ಕಪ್ಪಾಗ್ತಾರೆ ಹಾಗೆ ಎಲ್ಲ ಅಂತ. ಹೌದ್ ಹೌದು ಹಾಗಾಗಿ ಮಕ್ಕಳಿಗೆ ಕಣ್ಣಮುಚ್ಚಾಲೆ ಆಟ, ಕುಂಟೆಬಿಲ್ಲೆ ಹ್ಮ ಚೆನ್ನಮಣೆ ಅದೆಲ್ಲ ಗೊತ್ತೆ ಇಲ್ಲ.

ಹೌದೌದು ಅದ್ ಹೌದು ಈಗ ಅದು ಮಕ್ಕಳಿಗೆ ಎಂತ ಅಂತಸ ಗೊತ್ತಿರಲ್ಲ ಹಾಗೆ. ಊಹೂಂ, ಹೌದು ಹ್ಮೂ. ಈಗ ಎಂತ.

ಹೌದು ಮೊದಲೆಲ್ಲ ಎಂತ ಎಂತೆಲ್ಲ ಆಟ ಇದೆಲ್ಲ ಈಗೆಲ್ಲ ಅದೆಲ್ಲ ಇಲ್ಲ. ಹ್ಮ ಹೌದ್ ಈಗೆಲ್ಲ mobile ಎ. ಈಗೆಲ್ಲ mobile ಲೆಲ್ಲಾ ಬಂದಿದೆ ಅಲ್ಲ ಎಲ್ಲ games ಎಲ್ಲ mobile ಲಲ್ಲಿ ಬಂದ್ಮೇಲೆ ಅದೆಲ್ಲ ಕಣ್ಣಿಗೆ ಕಾಣಲ್ಲ ಎಲ್ಲರಿಗುಸ.

ಮುಂಚೆಲ್ಲ ಅಲ್ ಮನೆಯಲ್ಲಿ ಕೂತ್ಕೊಂಡು ನಾಕ್ ಮಂದಿಯೆಲ್ಲ ludo ಅದೆಲ್ಲ ಆಟ ಆಡ್ತಿದ್ವಿ ಈಗ ಅದೆಲ್ಲ ಇಲ್ಲ.

ಮತ್ ಸಣ್ಣ ಇರುವಾಗ ಅದು life ಎ change ದೊಡ್ಡಾದ್ನಂತ್ರ life change . ಹೌದೌದು ಸಣ್ಣ ಇರುವಾಗ~ ಗ ಕೆಲ್ಸಕ್ಕೆಲ್ಲ ಹೋಗ್ಬೇಕಂತಿಲ್ಲ ಶಾಲೆ ಹೋದ್ರಾಯ್ತು ಅಷ್ಟೆ ಶಾಲೆಗ್ ಹೋಗ್ಬೇಕು, ಕಾಲೇಜಿಗ್ ಹೋ, ಕೆಲ್ಸ ಮಾಡ್ಬೇಕು, ಅದೆಲ್ಲ ಉಂಟಲ್ಲ ಕಿರಿಕಿರಿ.

ಚಿಕ್ಕಿರುವಾಗ ಖಾಲಿ ಕೆಲಸಕ್ಕೆ ಹೋದ್ರೆ ಕಾಲೇಜಿಗೆ ಹೋಗಿ ಒಳ್ಳೆದಾಗ್ತಿತ್ತು.

ಈಗ ಕೆಲಸಕ್ಕೆ ಹೋಗ್ಬೇಕು, ದುಡಿಬೇಕು ಮನೆಯಲ್ಲೆಲ್ಲ ಕಿರಿಕಿರಿ.

ತುಂಬಾ problem ಹಾಗೆ ಹ್ಮ. ಸಣ್ಣ ಇರುವಾಗದ್ದು life ಎ ಚೆಂದ.

ಸಣ್ಣ ಇರುವಾಗೆಲ್ಲ friends ವರೆಲ್ಲ ಈಗ ಎಲ್ಲಿ ಹೋಗಿದ್ದಾರಂತಿಲ್ಲ ಎಲ್ಲಿ ಹೋಗಿದ್ದಾರಾ ನಿಮ್ದು friends ಯಾರಾದ್ರು contact ಅಲ್ಲಿ ಹ್ಮ ಇದ್ದಾರೇ ಇದ್ದಾರೆ ಒಂದು ನೀವೇ ಇದ್ದಿರಲ್ಲ.

ಬೇರೇ ಇದ್ದಾರೆ ಎಲ್ಲಾರು ಇದ್ದಾರೆ.

ಮದ್ವೆ ಆಗಿದ? ಹಾ ಕೆಲವರಿಗೆ ಮದ್ವೆ ಆಗಿದೆ ಕೆಲವರಿಗೆ ಆಗಿಲ್ಲ. ಮತ್ತೆ college ಗೆಲ್ಲಿ ಹೋದದ್ದು ಮತ್ತೆ tenth ಬಿಟ್ಮೇಲೆ? ನಾನಾ? ನಂದು ಇಲ್ಲಿ ಆ Junior college ಮುಲ್ಕಿ. ಹೌದಾ, ನಾನು ಮತ್ತೆ ಅಲ್ಲಿ ಉಡುಪಿಗೆ ಹೋದದ್ದಾ.

PPC ಗೆ ಹೌದು ಹೌದು ಹೌದು

ಮತ್ತೆ ಇದು civil engineering ಮಾಡಿದ್ದು ನೀ ಎಂತ ಮಾಡಿದ್ದು ಮತ್ತೆ, college ಆದ್ಮೇಲೆ. ನಾವ್ ಕಾಲೇಜ್ ಆದ್ಮೇಲೆ ಮತ್ತೆ ಮದುವೆ ಮಾಡಿದ್ರು.

ಹ್ಮ ಹ್ಮ ಎಲ್ಲಿ? ಈಗ ಮನೆಯಲ್ಲೆಲ್ಲ ಹುಷಾರಿದ್ದಾರಲ್ಲ? ಹಾ ಹುಷಾರಿದ್ದಾರೆ, ಹುಷಾರಿದ್ದಾರೆ ಹ್ಮ ಅಷ್ಟೇ okay .